ಇಲ್ಲಿ ತುಂಬ ಜನ ಖರಿ ಮೀನು ಖರೀದಿ ಮಾಡಲು ಬರುತ್ತಾರೆ.

ಇಲ್ಲಿ ತುಂಬ ಜನ ಕೆಲಸಕ್ಕೆ ಇದ್ದಾರೆ ಇದು ಬಹಳ ಪ್ರಸಿದ್ಧವಾದ ಕಂಪೆನಿಯಾಗಿದೆ .

ಇದು ಕುದಲ್‌ ತೆಗೆಯುವ ಅಂಗಡಿ ಇಲ್ಲಿ ಕೂದಲ್‌ ಮಾತ್ರ ಅಲ್ಲ ಗಡ್ಡ ಮೀಸೆಗಳನ್ನೆಲ್ಲಾ ತೆಗೆಯುತ್ತಾರೆ ಇಲ್ಲಿ ದೊಡ್ಡವರದು ಮಕ್ಕಳದು ಕೂದಲೆಲ್ಲಾ ತೆಗೆಯುತ್ತಾರೆ .

ಬೇಕಾದ ವ್ಯವಸ್ಥೆಗಳೆಲ್ಲ ಇಲ್ಲಿ ಇವೆ ಇಲ್ಲಿಯ ವಾತಾವರಣ ಬಹಳ ಒಳ್ಳೆಯದಿದೆ ನೀರಿನ ವ್ಯವಸ್ಥೆ ಎಲ್ಲ ಇಲ್ಲಿ ಇದೆ.

ಇಲ್ಲಿ ಮೀನುಗಳೆಲ್ಲ ಸಿಗುತ್ತದೆ ತರ ತರದ ಮೀನುಗಳೆಲ್ಲ ಇರುತ್ತವೆ ಸಂಜೆಯಾಗುವಾಗ ತುಂಬ ಜನ ಮೀನಿಗೆಂದು ಬರುತ್ತಾರೆ ಇಲ್ಲಿಗೆ --

ಇದು ಪುತ್ತೂರ್ ವಿವೇಕಾನಂದ ಕಾಲೇಜ್‌ . ಇಲ್ಲಿ ತುಂಬಾ ಮಕ್ಕಳು ಕಲಿಯುತ್ತಾರೆ. ಬೇಕಾದ ಸೌಲಭ್ಯಗಳಿವೆ.

ಇದು ಮೂಡಬಿದ್ರೆಯ ಸಾವಿರ ಕಂಬದ ಬಸದಿ ಇದು ಒಂದು ಪ್ರವಾಸ ಸ್ಥಳವಾಗಿದೆ ಇಲ್ಲಿಗೆ ಶಾಲೆಯಿಂದ ಪ್ರವಾಸಕ್ಕೆಂದು ಬರುತ್ತಾರೆ ತಮ್ಮ ಕುಟುಂಬವನ್ನು ಎಲ್ಲ ಕರೆದುಕೊಂಡು ಬರುತ್ತಾರೆ .

ನೋಡಲು ಬಹಳ ಸುಂದರವಾಗಿದೆ ಇಲ್ಲಿಯ ವಾತಾವರಣ ತುಂಬ ಚಂದವಿದೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತದೆ

ಮಕ್ಕಳಿಗೆ ನಮಾಝ್‌ ಮಾಡಲು ಕಲಿಸುತ್ತಾರೆ ಇಲ್ಲಿಯ ವಾತಾವರಣವು ತುಂಬ ಚಂದವಾಗಿದೆ ಇಲ್ಲಿ ತುಂಬ --

ಇದು ಅಮುಲ್ ಕಂಪೆನಿ ಇಲ್ಲಿ ಹಲವಾತು ಹಲವಾರು ರೀತಿಯ ಹಾಲಿನ ಉತ್ಪನ್ನಗಳು ಸಿಗುತ್ತದೆ.

ಇಲ್ಲಿ ತುಂಬ ದೋಣಿಗಲೆಲ್ಲ ಇದೆ ನೀರಿನಲ್ಲಿ ಆಟವಾಡುವಸ್ತುಗಳಿದೆ ಮೀನು ಹಿಡಿಯುತ್ತಾರೆ ಇಲ್ಲಿ.

ಈ ಸ್ಪರ್ಧೆಗಳಿಗೆ ತಯಾರು ಮಾಡ್ಲಿಕ್ಕೆ ಬರುತ್ತಾರೆ ಇವರಿಗೆ ಹೇಳಿ ಕೊಡುವ ಶಿಕ್ಷಕರೂ ಇದ್ದಾರೆ ಇಲ್ಲಿ.

ಅದಕ್ಕೆ ಬೇಕಾದ ನೀರಿನ ವ್ಯವಸ್ಥೆ ಇದೆ ಇಲ್ಲಿ ಹೂಗಳನ್ನು ಕಿತ್ತು ಮಾರಾಟ ಮಾಡುತ್ತಾರೆ ಹೂವಿನ ಗಿಡಕ್ಕೆ ಗೊಬ್ಬರಗಳನ್ನೆಲ್ಲಾ ಹಾಕುತ್ತಾರೆ.

ಇಲ್ಲಿ ವಿವಿಧ ಕಂಪೆನಿಯ ಐಸ್‌ ಕ್ರೀಮ್‌ ಐಸ್‌ ಕ್ರೀಮ್‌ಗಳು ದೊರಕುತ್ತದೆ.

ಇಲ್ಲಿ ವಿವಿಧ ತರದ ಪೈಪುಗಳಲ್ಲಿ ಇಡ್ತಾರೆ ಮಕ್ಕಳಿಗೆ ಇಲ್ಲಿಗೆ ಬಂದರೆ ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ.

ವಿಶೇಷವಾಗಿ ಇಲ್ಲಿ ಮದು ಮದುವೆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತದೆ ಇಲ್ಲಿ ತುಂಬ ಜನರು ದೂರದಿಂದೆಲ್ಲಾ ಬರುತ್ತಾರೆ ಇದು ಕರಾವಳಿ ಪ್ರದೇಶದಲ್ಲಿದೆ ಇದು ನೂತನವಾಗಿ.

ಇದೊಂದು ಪ್ರವಾಸದ ಬಸ್‌ ಆಗಿದೆ. ಇದರಲ್ಲಿ ತುಂಬ ಜನ ಪ್ರವಾಸ ಹೋಗಲು ಬರುತ್ತಾರೆ. ಈ ಬಸ್‌ ಅಲ್ಲಿ ಹೋಗುವುದೆಂದರೆ ತುಂಬ ಕುಸಿ ಆಗುತ್ತದೆ.